ಇದು ಒಂದು ಹಚ್ಚ ಹಸಿರಿನ ವಾತಾವರಣ ಅಂದರೆ ಪಾರ್ಕ್ನಂತೆ ಕಾಣುತ್ತಿದೆ.

ಒಂದು ಕಂಬದ ಹಿಂದೆ ಇಬ್ಬರು ಭೂರುಕಿಯನ್ನು ಧರಿಸಿ ಕುಳಿತಿರುತ್ತಾರೆ ಅದರ ಮುಂದೆ ಒಂದು ಸಣ್ಣ ಮಗು ಸಹಿತ ಇರುತ್ತದೆ.

ಅದರ ರೋಡಿನ ಹಿಂದೆ ಒಂದು ಲೈಟ್ ಇದೆ ಲೈಟ್ ಇನ ಹಿಂದೆ ಹಸಿರು ಗಿಡಗಳು ಅದರ ಹಿಂದೆ ಒಂದು ದೊಡ್ಡದಾದ--

ಒಂದು ಫಂಕ್ಷನ್ ಹಾಲ್ ಆಗಿರುತ್ತದೆ ಇಲ್ಲಿ ರೆಡ್ ಕಾರ್ಪೆಟ್ ಅನ್ನು ಹಾಸಲಾಗಿದೆ ಅದೆ ತರನಾಗಿ ಬಿಳಿ ಮತ್ತು ಪಿಂಕ್ ಬಣ್ಣದ ಕುರ್ಚಿಗಳಿಗೆ --

ಇದು ಒಂದು ಜಿಮ್ ಕ್ಲಾಸ್ ಆಗಿರುವುದರಿಂದ ಇದರ ಹಿಂದೆ ಕೆಲವು ಜಿಮ್ ಮಾಡುವ ಮಿಷಿನಗಳನ್ನು ಇಟ್ಟಿರುತ್ತಾರೆ.

ಇದು ಮನ್ನೆತ್ತುವ ಅಥವಾ ಪುಡಿ ಮಾಡುವ ಒಂದು ಯಂತ್ರವು ಅನಿಸುತ್ತದೆ.

ಹುಲ್ಗಾವಿನ ಹುಲ್ಗಾವಲಿನ ಮುಂದೆ ಮೂರು ಸುಮಾರು ತೆಂಗಿನ ಗಿಡಗಳಿವೆ.

ಅದರ ಎದುರಿಗೆ ಒಂದು ಸಣ್ಣ ಮಗು ಇದೆ.

ಇಲ್ಲಿ ಕಾರ್ ಸರ್ವಿಸ್ ಮಾಡಲಾಗುತ್ತದೆ ಇಲ್ಲಿ ಮೂರು ತರದ ಗಾಡಿಗಳು ಇರುತ್ತವೆ.

ಮತ್ತು ದೊಡ್ಡ ಬೆಡ್ಡುಗಳಿವೆ ಎತ್ತರವಾದ ಹತ್ತು ಕೆಳಗಡೆ ಇಡುವಂತಹ ಹತ್ತು ಬೆಡ್ಡುಗಳಿವೆ.

ಅದರ ಮುಂದುಗಡೆ ಒಬ್ಬ ಯುವಕ ಅದರ ಹಿಂದೆ ಒಬ್ಬ ಯುವತಿಯು ಕುಳಿತುಕೊಂಡು ಹೋಗುತ್ತಿದ್ದಾರೆ.

ಇದು ಒಂದು ಗಾರ್ಡನ್ ಆಗಿರುತ್ತದೆ ಇದರ ಎದುರುಗಡೆ ತೆಂಗಿನ ಮರಗಳು ಇವೆ.